ಇಲ್ಲಿ ಎಲ್ಲರೂ ಆಡಕ್ಕೆ ಬಂದಿದ್ದಾರೆ ಬೆಳಗಿನ ವಾತಾವರಣ ಜಿಮ್‌ ರನ್ನಿಂಗ್‌ ಮಾಡೋಕೆ ಕ್ರಿಕೆಟ್‌ ಆಡ್ತಾ ಇರಬಹುದು.

ಮ್ಯಾನುಪಾಕ್ಷರ್‌ ಮಾಡಿ ಇದನ್ನ ಎಲ್ಲಾ ಫುಲ್‌ ರೆಡಿ ಮಾಡಿ ಎಲ್ಲಾ ಅಂಗಡಿಗೆ ತೆಗೆದುಕೊಂಡು ಬರ್ತಾರೆ-- ಬಹಳಷ್ಟು ಫ್ಯಾನ್‌ಗಳು ಕಾಣ್ತಾ ಇದ್ದಾವೆ.